ಹಾ ಹೌದು ಹೌದೌದು ಚೆನ್ನಾಗಿ ಬಾಳಿಕೆ ಬರ್ತದೇ ನೀನು ಅಹ್ ಕಂತು ಮೇಲೆ ತಗೊಳುದಾದ್ರೆ ಕಂತು ಮೇಲೆ ಕೂಡ ತಗೋಳ್ಬೋದು ಅಥವಾ ಒಂದೇ ಒಂದೇ ಸತ್ತಿ ಇದು full ದುಡ್ಡು ಕೊಟ್ಟು ತಕೊಳ್ತೀನಿ ಅಂದ್ರೆ ಒಂದೇ ಸತ್ತಿ ದುಡ್ಡು ಕೊಟ್ಟು ತಗೋಳ್ಬೋದು, ಅದು ನಿಂಗೆ ಹೇಗ್ ಬೇಕು ಹಾಗೆ. ಮತ್ತೆ ನಿನ್ಗೆ ಒಂದು pendrive ಆಗಿರ್ಬೋದು ಅಥವಾ ಒಂದು mouse ಆಗಿರ್ಬೋದು ಎಲ್ಲ, Free ಆಗಿ ಕೊಡ್ತಾರೆ, ಆಮೇಲೆ ಒಂದೆರಡು ತಿಂಗಳವರೆಗೂ free service ಕೂಡಾ ಇರ್ತದೆ.

ಅಂದ್ರೆ ಹೌದು ತಗೋಳ್ಬೋದು ಏನು ತೊಂದ್ರೆ ಇಲ್ಲ. ಹಾ so ಬೇಗ ಏನಾದ್ರು ಹಾಳ್ ಏನಾದ್ರೂ ಆಯ್ತಂದ್ರೆ? ಹಾ ಆಯ್ತಂದ್ರೆ ಅವರು ಅದನ್ನು ತಗೊಂಡು ಹೊಸಾದು ಅ~ ಅಂದ್ರೆ ಇನ್ನೊಂದನ್ನ ಕೊಡ್ತಾರೆ ಬೇಕಾದ್ರೆ ಆ ತರನೂ ಇದೆ ಅವರತ್ರ. ಸರಿ ಸರಿ ಸರಿ, ಹಾಗಾದ್ರೆ ನಾನ್ ಒಂದು ಸತ್ತಿ ಅಮ್ಮನ್ ಕರ್ಕೊಂಡು ಬರ್ತೇನೆ ಅಂಗಡಿಗೆ. ಹಾ okay ಬನ್ನಿ ಅಮ್ಮ ಕರ್ಕೊಂಡು ಬಾ, ಕೇಳ್ದೆ ಹೇಳು ಅಮ್ಮಗೆ. ಸರಿ ಸರಿ ಆಯ್ತು ಸರಿ. ಪರೀಕ್ಷೆಗೆ ಚೆನ್ನಾಗಿ ಓದಿ.

ಸರಿ ಸರಿ ನಾನ್ ಓದ್ಕೊಳ್ಲಿಕ್ಕೆ ಇದೆ ನೀನು ಹೋಗು ಓದ್ ಕೋ

ಆ hello ರಚನಾ.

ಏನ್ ಮಾಡ್ತಿದ್ದೆ ರಚನಾ?

ನಾನ್ ಕುತ್ಕೊಂಡಿದ್ದೇನೆ, ನೀನ್ ಏನ್ಮಾಡ್ತಿದ್ಯಾ? ನಾನ್ಸ ಕುತ್ಕೊಂಡಿದ್ದೇನೆ. ಮತ್ತೆ ಪಡುಬಿದ್ರಿ ಜಾತ್ರೆಗೆ ಬರ್ಲಿಕ್ಕೆ ಇಲ್ವಾ ನಿನ್ಗೆ?

ಹ ನಂಗೆ ಹೋಗ್ಲಿಕ್ಕುಂಟ, ನಿಂಗೆ? ಅಹ್ ನನ್ಗೆಸ ಹೋಗ್ಲಿಕ್ಕುಂಟು. ಮತ್ತೆ ಮಧ್ಯಾನ ಊಟ start ಆಗ್ತದಲ್ಲ?

ನಿಂಗೆ ಬರ್ಲಿಕ್ಕಿಲ್ವಾ ಮಧ್ಯಾನದ ಊಟ ಮಾಡ್ಲಿಕ್ಕೆ? ಊಟನೊಂದು ಬಿಡ್ಲಿಕ್ಕಿಲ್ಲ ನಂಗೆ ನಾನು ಊಟಕ್ಕೆ ಒಂದು ಹೋಗ್ತೀನಿ. ಅ ಹೌದಾ? ಮತ್ತೆ ರಾತ್ರಿ ಬರ್ಲಿಕ್ಕಿಲ್ವಾ ಜಾತ್ರೆಗೆ? ಅಹ್ ರಾತ್ರಿಸ ಹೋಗ್ಲಿಕ್ಕುಂಟ. ಅಹ್ ರಥೋತ್ಸವೆಲ್ಲ start . ನಾನ್ಸ ಹೋಗ್ಬೇಕು, ಮತ್ತೆ ರಥೋತ್ಸವೆಲ್ಲ start ಆಗ್ತದಲ್ಲ.

ಅದೇ ಗೊತ್ತಿಲ್ಲ ಅಲ್ಲಿ ಹೋದ್ಮೇಲೆ ಗೊತ್ತಾಗ್ತಾದೆ ಏನ್ ಎಲ್ಲ ಬಂದಿದೆ ಅಂತ.

ತೊಗೊಳ್ಬೇಕು ಅನ್ಸ್ತದೆ. ಅಹ್ ಹೌದು. ನೀನ್ ಏನ್ ತೊಗೊಳ್ಬೇಕು ಅಂತ ಅನ್ಕೊಂಡಿದಿಯಾ?

ನಾನು ಒಂದು bag ಅನ್ನು ತೊಗೊಳ್ಬೇಕಂತ ಅನ್ಕೊಂಡಿದ್ದೇನೆ.

ಹ. ಮತ್ತೆ ತಿನ್ಲಿಕ್ಕೆ ಏನು ತಗೋಳುದಿಲ್ವಾ?

ಅದು ಅಲ್ಲಿಗೆ ಹೋಗಿ ಏನು ಉಂಟಂತ ನೋಡಿ ಆದ ಮೇಲೆ ತೊಗೊಳುದು ತಿನ್ಲಿಕ್ಕೆ. ಅ ಮತ್ತೆ ಅ ನನ್ಗೆ ಜಾತ್ರೆಗೆ ಬಂದಾಗ ನಂಗೆ ಏನಾದ್ರು ನೀನ್ ಏನಾದ್ರು ತೆಗ್ದುಕೊಡು ಆಯ್ತಾ?

ಮೊದಲು ನೀನ್ ತೆಗ್ದುಕೊಡು ಆದ್ಮೇಲೆ ನಾನು ತೆಗ್ದುಕೊಡ್ತೇನೆ ಏನಾದ್ರು. ಯಾವಾಗ್ಲೂ ನಾನೇ ತೆಗ್ದುಕೊಡ್ಬೇಕಾ ಈ ಸರಿ ನೀನ್ ತೆಗ್ದುಕೊಡು.

ter ಯಾವಾಗ್ಲೂ ನೀನೇ ತೆಗ್ದುಕೊಡ್ಬೇಕು ನೀನು ದೊಡ್ಡವಳಲ್ಲ ನನ್ಗಿಂತ. ಅದ್ಹೇಗ್ ಆಗ್ತದೆ? ಹಾಗೆಲ್ಲಾ ಹೇಳ್ಬಾರ್ದು. ಇಲ್ಲ ನೀನೇ ತೆಗ್ದುಕೊಡ್ಬೇಕು ನಂಗೆ. ಇಲ್ಲ ಇಲ್ಲ, ದೇವರಿಗೆ ಬೇಜಾರಾಗ್ತದೆ ಹಾಗೆ ಹೇಳ್ಬಾರ್ದು. ಇಲ್ಲ ದೇವರಿಗೆ ಬೇಜಾರಾಗಲ್ಲ. ಅವರಿಗು ಖುಷಿಯಾಗುತ್ತದೆ ನೀನ್ ತೆಗ್ದುಕೊಟ್ರೆ. ಹೌದೌದಾ.

ಮತ್ತೆ ನಾಳೆ ಬೆಳಿಗ್ಗೆ ಬರ್ಲಿಕ್ಕಿಲ್ವಾ?

ಚೆಂಡು ಬಿಸಾಡ್ತಾರಲ್ಲಾ?

ಹ ಹೌದು. ಅದು ರಾತ್ರಿ ಅಲ್ಲ ಆ ಶುರುವಾಗೋದು ಚೆಂಡು? ಇಲ್ಲ ಇಲ್ಲ ಬೆಳಿಗ್ಗೆ start ಆಗುದು. ರಾತ್ರಿದೇ ಇದು ರಥೋತ್ಸವ ಬೆಳಿಗ್ಗೆ ಚೆಂಡು. ಬಿಸಾಡುದು start ಆಗ್ತದೆ.

ಅದು ಮಾರ್ನೆ ದಿವಸ ಚೆಂಡು. ಅ ಹೌದಾ? ಯಾವಾಗ್ಲು ಇರ್ತದಲ್ಲಾ ಹಬ್ಬ ಮಾರ್ಚ್ ಅಲ್ಲಿ start ಆಗುದಲ್ಲಾ? ಹ ಮಾರ್ಚ್ ಇಪ್ಪತ್ತೊಂದಿಗೆ.

ಅವತ್ತು ನಮ್ಗೆಲ್ಲ exam ಇಟ್ಟಿರ್ತರಾ.

ಅ ಹೌದು ಈಗ ಇಲ್ಲ. ಅ ಹೌದು, ಮತ್ತೆ ಆಟ ಆಡುದೆಲ್ಲ ಬರ್ತದಲ್ಲ ಅದು ಆಟಾಡ್ಲಿಕ್ಕೆ ಇಲ್ವ ನಿನ್ಗೆ?

ಹ್ಮ್ ಹೋಗ್ಬೇಕು ನಂಗೆ ಆಟ ಆಡ್ಲಿಕ್ಕೆಲ್ಲ, ನೀನು ಹೋಗ್ತೀಯಾ? ಅ ನಾನು ಹೋಗ್ತೀನೆ, ಆದ್ರೆ ನಾನ್ ಜೋಕಾಲಿ ಆಡ್ಬೇಕಂತ ಆಸೆ ಆಗ್ತಿದೆ. ನೀನ್ ಚಿಕ್ಕ ಮಗುವ ಜೋಕಾಲಿ ಆಡ್ಲಿಕ್ಕೆ? ಚಿಕ್ಕ ಮಕ್ಕಳ್ ಮಾತ್ರ ಆಡ್ಬೇಕಂತ ಏನಾದ್ರು ಹೇಳಿದ್ದಾರಾ?

ಮತ್ತೆ ಅದೆಲ್ಲ ಬರ್ತದೆಲ್ಲ ring ಎಲ್ಲ ಬಿಸಾಡುದು, ನಮ್ಗೆ ಒಂದು ಆ ಬಹುಮಾನ ಕೊಡ್ತಾರೆ. ಎಲ್ಲಾ ಕೊಡ್ತಾರೆ ಗೊತ್ತಿದ್ಯ.

ಹ ಅದನ್ನ ಆಡ್~ ಆಡ್ಬೇಕಂತ ಆಸೆ ಆಗ್ತಿದೆ.

ಹ್ಮ್ ಮತ್ತೆ ice cream ಎಲ್ಲ ತಿನ್ಲಿಕ್ಕಿಲ್ವಾ? ಅ ಉಂಟು ನೀನು ತೆಗದುಕೊಡ್ತಿಯಲ್ಲ meet ಆದ್ರೆ.

ಅಯ್ಯೋ, ನೀನೆ ತೆಗ್ದುಕೊಡು ನಾನೆ ಎಂತ ತೆಗ್ದುಕೊಡುದು. ಇಲ್ಲ ನೀನೆ ತೆಗ್ದುಕೊಡುದು. ಯಾರ್ ಜೊತೆ ಹೋಗುದು ಪ್ರೀತಿಕಾ ನೀನು? ನಾನು ಮನೆಯವ್ರ ಜೊತೆ ಹೋಗ್ಬೇಕಂತ ಅನ್ಕೊಂಡಿದ್ದೀನೆ, ನೀನು? ಅದೇ ಯಾರ್ ಜೊತೆ ಅಂತ ಕೇಳಿದ್ದು ಯಾರ್ಯಾರ ಜೊತೆ ಅಂತ?

ಅ ಇದು ಮನೆಯಲ್ಲಿ ಅಮ್ಮ, ಅಪ್ಪ ಎಲ್ಲ ಹೋಗ್ಬೇಕಂತ ಅನ್ಕೊಂಡಿದ್ದೇನೆ.

ಹ ನಾನು ಅಕ್ಕನವರೊಟ್ಟಿಗೆ ಎಲ್ಲ ಹೋಗ್ತೇನೆ.

ಹೌದಾ ಆಯ್ತು ನಾನ್ ಇಡ್ಲ. ಹ ಆಯ್ತು bye.

ಹಾ ನಮಸ್ಕಾರ ಸ್ನೇಹಿತ್ರೆ, ನನ್ ಹೆಸರು ದಿವ್ಯಾನಂದ್ ಅಂತ. ಏಲ್ರಿಗೂ ಹಬ್ಬ ಅಂದ್ರೆ ನಮ್ಮ ಹಿಂದುಗಳಿಗೆ ಹಬ್ಬ ಅಂತಂದ್ರೆ ಬಹು ಮುಖ್ಯವಾದ ಹಬ್ಬಗಳು ಯುಗಾದಿ, ದೀಪಾವಳಿ, ಗಣೇಶ ಹಬ್ಬ. ಈ ಗಣೇಶ ಹಬ್ಬ ನಾವು ಹೇಗೆ ಏಚರ್~ ಆಚರಿಸ್ತೀವಿ ಅಂತಂದ್ರೆ ನಾವು ಹುಡುಗ್ರಾಗಿದ್ದಾಗ ಒಂದ್ ನಾನೊಂದು ಯೋ~ ಏಳ್ನೆ class ಎಂಟ್ನೆ class ಏಳ್ನೆ ತರಗತಿ ಎಂಟ್ನೆ ತರಗತಿ ಓದತ್ತಾಗಿಂದನೂ ಗಣಪತಿ ಕುಣಸದಕ್ಕೆ start ಮಾಡಿದ್ವಿ. ನಮ್ಮ ಸ್ನೇಹಿತರಗಳೆಲ್ಲ ಸೇರ್ಕೊಂಡು start ಮಾಡಿದ್ವಿ. ನಾವು ಗಣಪತಿಗೆ ಚಂದಾ ಯಾವ್ ರೀತಿ ಎತ್ತುತ್ತಿದ್ವಿ ಅಂತಂದ್ರೆ , ಗಣಪತಿ ಹಬ್ಬ ಬಂತು ಅಂದ್ರೆ ಸಾಕು ಇನ್ನೊಂದು ಹತ್ತು ದಿನ ಇರುವಾಗಲೇನೆ ಚಂದಾ ಎತ್ತುತ್ತೀವಿ. ಯಾಕಂದ್ರೆ ಗಣಪತಿ ಕೂರ್ಸೋಕೆ ನಮ್ಗೆ ಕಾಸ್ ಬೇಕಲ್ಲ, ಗಣಪತಿ ಕೂರ್ಸೋಕೆ ಕಾಸ್ ಬೇಕಂದ್ಬಟ್ಟು ಚಂದಾ ಎತ್ತುತ್ತೀವಿ. ಹೆಂಗೆ ಅಂದ್ರೆ road ಲ್ಲಿ ಅಹ್ ಬಸ್ಸು, ಕಾರುಗಳನ್ನೆಲ್ಲಾ ಅಡ್ಡ ಹಾಕಿ sir ದಯವಿಟ್ಟು ನಿಮ್ಮ ಕೈಲಾದಷ್ಟು ಗಣಪತಿ ಕೂರ್ಸತಾ ಇದ್ದೀವಿ. ನಿಮ್ ಕೈಲಾದಷ್ಟು help ಸಹಾಯ ಮಾಡಿ sir ನಾವು ಗಣಪತಿ ಕೂರ್ಸ್ತಾ , ಈ ಥರಾ ಆ ಥರಾ ಎಂದು ಹೇಳ್ಬಿಟ್ಟು ಕೇಳ್ತಿವಿ. ಅವ್ರ ಕೈಲಿ ಆದಷ್ಟು ಐದ್ ರೂಪಾಯೋ, ಹತ್ತ್ ರೂಪಾಯೋ, ಐವತ್ತ್ ರೂಪಾಯೋ, ನೂರ್ ರೂಪಾಯೋ ಇಷ್ಟ್ ಕೊಡ್ತಾರೆ. ನಾವು ಅದನೆಲ್ಲಾ ಒಂದು ಹತ್ತು ದಿನ collect ಮಾಡಿ ಹತ್ತು ದಿನ ಕೂ~ ಕೂಡಿಟ್ಟು ಎಷ್ಟು ಆಗುತ್ತೋ ದುಡ್ಡು ಅಷ್ಟು ಕೂಡಿಟ್ಟು ಈಗ ಒಂದೂ ಐದ್ ಸಾವ್ರ ಆಯ್ತು ಅಂದ್ಕೊಳ್ಳಿ collection ಐದ್ ಸಾವ್ರ ಆದ್ರೆ collection ಉ ನಾವು ಐದ್ ಸಾವ್ರಕ್ಕೆ ಒಂದು. ಎರಡು ಸಾವ್ರ ರೂಪೈ ಗಣೇಶ~ ಗಣೇಶನ ತಗೋಬಂದು ಹ್ಮ್ ಇನ್ ಮಿಕ್ಕಿದ್ಕೆ arrangement ಗಳೆಲ್ಲ ಮಾಡ್ಕೊಂಡು ಅಲ್ಲೊಂದು shed ನ್ನ ಹಾಕಿ. ಅಹ್ ತೆಂಗಿನ್ ಗರಿಗಳಲ್ಲಿ shed ಎಲ್ಲಾ ಹಾಕಿ ಗಣಪತಿನ ಕೂರ್ಸಿ ಗಣಪತಿನ ಹಬ್ಬನ್ನ ಯಾವ ರೀತಿ ಸಂಭ್ರಮಿಸ್ತೀವಿ ಅಂತಂದ್ರೆ. ನಮ್ಮ ಮ~ ಮನೆ ಜಾತ್ರೆ , ಮನೆಯಿಂದಾನೆ ಏನೋ ಸ್ವಲ್ಪ function ಬರತಲ್ಲ ಅದಕ್ಕಿಂತ ಜಾಸ್ತಿಯಾಗಿ ನಾವು ಗಣಪತಿ ಹಬ್ಬವನ್ನ ಆಚರಿಸ್ತಿವಿ. ಎಲ್ಲಾ ಸ್ನೇಹಿತರುಗಳು ಒಟ್ಟುಗೂಡಿ ಗಣಪತಿ ಕೂರ್ಸಿ ಗಣಪತಿ ದಿನಾ ಗಣಪತಿ ಒಂಭತ್ತು ದಿನಾ ಕೂರ್ಸಬುಟ್ಟು ಒಂಭತ್ತು ದಿನಕ್ಕೆ ಬಿಡ್ತೀವಿ ನಾವು. ದಿನಾ ಒಬ್ರಬ್ರೂ ಪೂಜೆ ಮಾಡ್ಕೊಂಡು ಪೂಜೆ ವಹಿಸ್ಕೊಂತಾರೆ. ದಿನಾ ಸಾಯಂಕಾಲ ಆದ್ರೆ ಯಾರಾರೊಬ್ರೂ ಪೂಜೆ ಮಾಡ್ಕೊಂಡು ಪ್ರಸಾದ ಗಿಸಾದ ಇರ್ತದೆ ಪ್ರಸಾದ ವಿನಿಯೋಗ ಮಾಡ್ತೀವಿ. ಈ ರೀತಿ ಒಂಭತ್ತು ದಿನಗಳ ಕಾಲ ಮಾಡಬಿಟ್ಟು ಒಂಭತ್ತನೇ ದಿನ ಗಣಪತಿ ಬಿಡ್ತೀವಿ. ಒಂಭತ್ತನೇ ದಿನ ಗಣಪತಿ ಬಿಡ್ಬೇಕಾದ್ರೆ ನಮ್ ಕೇಳ್ಳೆಬೇಕಾ ನಮ್ಮ ಹಳ್ಳಿಗಳಲ್ಲಿ ಕೇಳ್ಳೆ ಬೇಕಾ. ಒಂಭತ್ತನೇ ದಿನಕ್ಕೆ ಗಣಪತಿ ಬಿಡ್ತೇವೆ ಅಂದ್ರೆ ನಮಗೊಂತರ ಹಬ್ಬ, ಜಾತ್ರೆ ಆದಾಗೆ. ಅದಕ್ಕೆ ಸಿಂಗಾರ ಮಾಡ್ಕೊಂಡು ಒಂದ್ ಎತ್ತಿನ್ ಗಾಡಿಗೆ ಸಿಂಗಾರ ಮಾಡ್ಕೊಂಡು ತಮಟೆ ಗಿಮಟೆ ಎಲ್ಲಾ ಮಡ್ಕೊಂಡು. ನಾವ್ ಎಲ್ಲಾನು ಒಂದ್ ಹಾಡ್ ಗೀಡ್ ಹಾಕೊಂಡು, ಕುಣ್ಕೊಂಡು ಒಂದು ಮಧ್ಯಾಹ್ನ ಮೂರ್ ಗಂಟೆಗೆ ಗಣಪತಿ ಎತ್ತಿದ್ರೆ, ಮೂರಿಂದ ಐದ್ ಗಂಟೆಗ್ ಗಣಪತಿ ಎತ್ತಿದ್ರೆ ರಾತ್ರಿ ಒಂಭತ್ತ್ ಗಂಟೆ ಹತ್ತ್ ಗಂಟೆ ಆಗುತ್ತೆ. ಮೆರವಣಿಗೆ ಊರೆಲ್ಲಾ ಮೆರವಣಿಗೆ ಮಾಡ್ಕೊಂಡು ಗಣಪತಿಗಳ್ನ ಎಲ್ಲದಕ್ಕೂ ಮೆರವಣಿಗೆ ಮಾಡ್ಕೊಂಡು ಎಲ್ರಿಗೂ ಪ್ರಸಾದ ಕೊಟ್ಟು ಎಲ್ಲರತ್ರ ಪೂಜೆ ಮಾಡ್ಸಿ ಎಲ್ರಿಗೂ ಪ್ರಸಾದ ಕೊಟ್ಟು. ಒಂಭತ್ತರಿಂದ ಹತ್ತ್ ಗಂಟೆ ಆಗುತ್ತೆ. ಗಣಪತಿನ ತಗೊಂಡು ಕೆರೆಕಟ್ಟೆಗೆ ತಗೊಂಡು ವಿಸರ್ಜನೆ ಮಾಡ್ಬಿಡ್ತೀವಿ. ಈ ತರ ಗಣಪತಿ ಹಬ್ಬ ಅಂದ್ರೆ ನಂಗೆ ಸಖತ್ ಇಷ್ಟ. ಗಣಪತಿ ಹಬ್ಬ ಅಂದ್ರೆ ಯಾರಿಗ್ ಇಷ್ಟ ಇಲ್ಲ ಹೇಳಿ, ಹಾ, ಗಣಪತಿ ಹಬ್ಬ ಅಂದ್ರೆ ಈ ತರ ನಡೆಯುತ್ತೆ. ನಮ್ಮನೆಗಳಲ್ಲಿ ಗಣಪತಿ ಹಬ್ಬ ಅಂತಂದ್ರೆ ನಾವು ಚಿಕ್ಕ ಹುಡುಗರಾಗಿದ್ದಾಗ. ಹಬ್ಬ ಬಂತು ಅಂದ್ರೆ ಸಾಕು ನಮ್ಗೆ ಯಾವುದೇ ಹಬ್ಬ ಬಂತು ಅಂದ್ರೆ ಮನೆಲ್ಲಿ ನಮಗೆ ಬಟ್ಟೆ ತಗೊಳುದು , ಅದು ಇದು ತಿಂಡಿ ತಗೊಳುದು, ಹಬ್ಬದೂಟ , ಹೋಳಿಗೆ ತರುವುದು, sweet . ಅದು ಇದು ಮಾಡೊದೆಲ್ಲಾ ನಂಗೆ ಸಖತ್ ಇಷ್ಟ ಆಗುತ್ತೆ. ಬ~ ಬ~ ಹಬ್ಬ ಬಂತು ಅಂದ್ರೆ ಅದ್ರ ಹಿಂದಿನ್ ದಿನ ಅಪ್ಪ ಅಮ್ಮನ್ ಜೊತೆ ಹೋಗಿ ನಮ್ಗೆ ಬಟ್ಟೆಗಳೆಲ್ಲಾ ತಗೆಸ್ಕೋಂಡು. ಅದ್ರ ಮಾರ್ಣೆ ದಿನ ಬೆಳೆಗ್ಗೆ ಎದ್ದು, ಸ್ನಾನ ಗೀನಾ ಎಲ್ಲಾ ಮಾಡಿ, ಎಣ್ಣೆ ಸ್ನಾನ ಎಲ್ಲ ಮಾಡಿ, ಸ್ನಾನ ಮಾಡಿ ದೇವ್ರು ದೇವಸ್ಥಾನಕ್ಕೆ ಹೋಗಿ. ಗಣಪತಿ ಎಲ್ಲೆಲ್ಲಾ ಕೂರ್ಸಿತ್ತಾರೋ ಅಲ್ಲೆಲ್ಲಾ ಹೋಗಿ ಗಣಪತಿ ನೋಡೋದೆ ಒಂದು ನಮ್ಗೆ ಖುಷಿ. ಗಣಪತಿ ಕೂ~ ಕೂರ್ಸಿರ್ ಯಾರ್ ದೊಡ್ದ್ ಕೂರ್ಸಿದರೆ, ಯಾರ್ ಚಿಕ್ಕದ್ ಕೂರ್ಸಿದ್ದಾರೆ ಅಂತ ನೋಡದೇ ಒಂದ್ ಖುಷಿ ನಮ್ಗೆ ಗಣಪತಿನ. ಆ ತರ ಗಣಪತಿ ಎಲ್ಲಾ ಕೂರ್ಸೊದ್ ನೋಡಿ ನಮ್ಗೆ. ಬೆಳಿಗ್ಗೆಯಿಂದ ಸಂಜೆಗಂಟ ಅಲ್ಲೇ ತಿರುಗಾಡುಕೊಂಡು ಬಂದು ಕಡುಬು , ಕಡುಬು ಅಂದ್ರೆ famous ಗಣಪತಿಗೆ ಕಡ್ಬು ಅಂದ್ರೆ famous ಉ ಗೊತ್ತಲ್ಲಾ ಎಳ್ ಹಾಕ್ಬುಟ್ ಕಡ್ಬು ಮಾಡ್ತಾರೆ. ಆ ಕಡ್ಬಂತು ನಮ್ಮನೆಲ್ ಮಾಡ್ತಾರೆ. ಚೆನ್ನಾಗಿರುತ್ತೆ ಅದಂತೂ super ಒಳ್ಳೆ ಊಟ, ಇನ್ನಾ ಗಣಪತಿ ಹತ್ ದಿನ ಅಂದ್ರೆ ಒಂದೇ ದಿನ ಗಣಪತಿ ಹಬ್ಬ ಅಲ್ಲ ಆದ್ರೆ. ನಮ್ಗೆ ಹತ್ತು ದಿನ ಕಾಲ ಕಾಲ ಇರುತ್ತೆ ಹಬ್ಬ ಏನಕೆ ಅಂದ್ರೆ ಹತ್ತು ದಿನಗಂಟ ಗಣಪತಿ ಎಲ್ಲಾ ಕುಣ್ಸಿರ್ತಾರೆ ಯಾರು ಬಿಡಲ್ಲ ಅಹ್ ಸಾಮಾನ್ಯವಾಗಿ mini~ ಕಮ್ಮಿ ಅಂದ್ರು ಒಂಭತ್ತು ದಿನಕ್ಕಾರೂ ಒಂಭತ್ತು ದಿನಕ್ಕಾರೂ ಬಿಟ್ಟೆ ಬಿಡ್ತಾರೆ. ಅಲ್ಲಿ ತನಕ ನಮ್ಗೆ ಗಣಪತಿ ಹಬ್ಬ ದೊಡ್ ಹಬ್ಬನೇ. ದಿನಾ ಗಣಪತಿಗಳು, ದಿನಾ ಪ್ರಸಾದ, ದಿನಾ ಗಣಪತಿ ಎಲ್ಲೆಲ್ಲು ಕೂರ್ಸಿತ್ತಾರೋ ಅಲ್ಲೆಲ್ಲಾ ಹೊದ್ರೆ ಪ್ರಸಾದ ಸಿಗತ್ತೆ ನಮ್ಗೆ. ಗಣಪತಿ ನೋಡೋಕೆ ಒಂದ್ ಚಂದಾ. ಇಡೀ lightings ಎಲ್ಲ ಮಾಡ್ಸಿ ಮಾಡಿರ್ತಾರೆ. ಎಲ್ಲಾ ದೇವಸ್ಥಾನಗಳಲ್ಲು ಎಲ್ಲೆಲ್ ಕೂರ್ಸಿರುತ್ತಾರೊ ಗಣಪತಿ ಅಲ್ಲೆಲ್ಲಾ. Lighting ಮಾಡ್ಸಿರ್ತಾರೆ ಚೆನ್ನಾಗಿರುತ್ತೆ ನೋಡೋಕ್ ಒಂಥರ ಖುಷಿಯಾಗುತ್ತೆ. ಗಣಪತಿ ಹಬ್ಬ ಅಂದ್ರೆ ನಮ್ಗೆ ದೊಡ್ಡ ಹಬ್ಬ ನಮ್ಮ ಹಿಂದೂಗಳಲ್ಲೇ ದೊಡ್ಡ ಹಬ್ಬ ಗಣಪತಿ ಹಬ್ಬ.

ಎಲ್ರಿಗು ನಮಸ್ಕಾರ. ಪರಿಸರವನ್ನು ರಕ್ಷಿಸಬೇಕು ಅದನ್ನು ಹಾಳ್ ಮಾಡಬಾರದು ಇದು ಎಲ್ರಿಗು ಗೊತ್ತಿರುವಂತದೆ ವಿಷ್ಯ ದೊಡ್ಡವರಿಂದ ಹಿಡಿದು ಮಕ್ಕಳವರೆಗೂ ಗೊತ್ತು ಈವಾಗ ಒಂದು ಶಾಲೆಗೆ ಹೋಗುವ ಮಗುವನ್ನು ಕೇಳಿದ್ರು ಅದು ಹೇಳ್ತದೆ. ಮರ ಗಿಡಗಳನ್ನು ಕಡಿಬಾರ್ದು ನೀರನ್ನು ವ್ಯರ್ಥ ಮಾಡ್ಬಾರ್ದು ಮರ ಗಿಡಗಳನ್ನು ಬೆಳೆಸ್ಬೇಕು ನೀರನ್ನು ಉಳಿಸ್ಬೇಕು ಈ ರೀತಿಯ ಎಲ್ಲಾ ವಿಷಯಗಳು ಸಣ್ಣ ಮಗು ಕೂಡ ಹೇಳ್ತದೆ ಆದ್ರೆ ನಾವ್ ಏನ್ ಮಾಡ್ತಾ ಇದ್ದೇವೆ ಅಂತ ಅಂದ್ರೆ. ಈವಾಗ ಯಾರಾದ್ರೂ ಒಬ್ಬ ಮರದ ವ್ಯಾಪಾರಿ ಬಂದ್ರೆ ದೊಡ್ಡ ದೊಡ್ಡ ಮರಗಳನ್ನೇ ಐದು ಸಾವಿರಕ್ಕೊ ಆರ್ ಸಾವಿರಕ್ಕೊ ಮಾರಿಬಿಡ್ತೇವೆ ಅಷ್ಟೇ ಅಲ್ದೇ ಈವಾಗ June ಐದರಂದು ಗಿಡಗಳನ್ನು ನೆಡ್ತೇವೆ ಪರಿಸರ ದಿನ ಅಂತ. ಆದ್ರೆ ಆ ಗಿಡಗಳು ಮಾರನೇ ದಿನ ಬಿಸಿಲಿಗೆ ಒಣಗ್ ಹೋಗಿರ್ತವೆ ಇದೆಷ್ಟು ಈ ರೀತಿಯಾಗಿ ನಾವು ಪರಿಸರದ ಕಾಳಜಿಯನ್ನ ಮಾಡ್ತಾ ಇದ್ದೇವೆ ಇದನ್ನೆಲ್ಲ ಕೇಳುವಾಗ ಅನ್ನಿಸ್ಬೋದು ಯಾರು ಕೂಡಾ ಪರಿಸರವನ್ನು ರಕ್ಷಣೆ ಮಾಡ್ತಾ ಇಲ್ವಾ. ಒಂದಷ್ಟು ಸಂಘ ಸಂಸ್ಥೆಗಳು ಇದ್ದಾವೆ ದೊಡ್ಡ ದೊಡ್ಡ ಕ್ರೀಡಾಕೂಟಗಳು ಪರಿಸರ ರಕ್ಷಣೆಯ ಬಗ್ಗೆ ಒಂದಷ್ಟು ಆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾವೆ ಈವಾಗ ಉದಾಹರಣೆಗೆ ಹೇಳುದಾದ್ರೆ. ಎರಡ್ ಸಾವಿರದ ಹದ್ನಾರಲ್ಲಿ ಬ್ರೆಜಿಲ್ನಲ್ಲಿ Football ನಡೀತು ಬ್ರೇಜಿಲ್ ಎಲ್ಲರಿಗೂ ಗೊತ್ತಿರುವಂತದ್ದು for~ ಅಮೆಜಾನ್ ಕಾಡಿಗೋಸ್ಕರ ಅಲ್ಲಿ ದೊಡ್ಡ ಮಟ್ಟದ ಒಂದ್ ಕಾಡಿದೆ ಆ ಕಾಡು ಈಗಾ. ಅಳಿವಿನ ಅಂಚಿನತ್ರ ಹೋಗ್ತಾ ಇದೆ ಇದಕೋಸ್ಕರ ಅವರು Football ಸಂಸ್ಥೆ ಅವರು ಏನ್ ಮಾಡಿದ್ರು ಅಂತ ಅಂದ್ರೆ ಅಲ್ಲಿ ಆ ವರ್ಷದ ಚಿನ್ಹೆಯಾಗಿ ಅರ್ಮೆಡಿಲ್ಲೋ ಅನ್ನುವಂತಹ ಒಂದು ಪ್ರಾಣಿಯನ್ನು ತೊಗೊಂಡ್ರು. ಆ ಕಾಡು ಪ್ರಾಣಿಯ ವಿಶೇಷತೆ ಏನು ಅಂತ ಅಂದ್ರೆ ತನ್ನ ಮೇಲೆ ಯಾರಾದ್ರೂ ದಾಳಿ ಮಾಡ್ಲಿಕ್ಕೆ ಬಂದಾಗ ಅದು Football ನಂತೆ ತನ್ನ ದೇಹವನ್ನು ಬಗ್ಗಿಸ್ಕೊಂಡು ಅದರಿಂದ ರಕ್ಷಣೆಯನ್ನ ಪಡ್ಕೊಳ್ತದೆ ಈ. ಪಂದ್ಯ Football ನ ವಿಶ್ವಕಪ್ ನಲ್ಲಿ ಎಷ್ಟೆಲ್ಲ goal ದಾಖಲಾಗಿರ್ತದೋ ಅದಕ್ಕೆ ಪ್ರತಿ goal ಗೆ ಒಂದು ಸಾವಿರ ಎಕರೆಯಂತೆ ಕಾಡನ್ನು ಉಳಿಸುವುದಾಗಿ ಆ foot . ಅಲ್ಲಿನ ಬ್ರೆಜಿಲ್ ಸರ್ಕಾರ ಘೋಷಿಸಿತು ಈ ಮೂಲಕ ಅವರು ದೊಡ್ಡ ಮಟ್ಟದಲ್ಲಿ ಕಾಡನ್ನು ಉಳಿಸುವಂತಹ ಒಂದು ಕಾರ್ಯಕ್ರಮವನ್ನು ಕೈಗೊಂಡರು ಅಷ್ಟೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತ ಒಂದ್ರಲ್ಲಿ. ಜಪಾನ್ ನಲ್ಲಿ Football sorry ಜಪಾನ್ ನಲ್ಲಿ ಒಲಂಪಿಕ್ಸ್ ನಡಿತು ಅದರಲ್ಲಿ ಅವರು ಪದಕಗಳಿಗೋಸ್ಕರ ಚಿನ್ನದ ಪದಕ ಆಗಿರ್ಬೋದು, ಬೆಳ್ಳಿಯ ಪದಕ ಆಗಿರ್ಬೋದು ಇದರಲ್ಲಿ ಬಳಸ್ಲಿಕ್ಕೆ ಚಿನ್ನವನ್ನು. ಅವರು ಬೇರೆ ದೇಶಗಳಿಂದ ಆಮದು ಮಾಡ್ಕೊಳಿಲ್ಲ ಬದ್ಲಾಗಿ ತಮ್ಮದೇ ದೇಶದಲ್ಲಿದ್ದಂತಹ ಹಾಳಾದ computer, laptop, mobile ಇವುಗಳಿಂದ ಅದನ್ನು ಚಿನ್ನವನ್ನು ತೆಗ್ದ್ರು ಈ ಮೂಲಕ ಅವರಿಗೆ ಎರಡು ರೀತಿಯ ಲಾಭ ಆಯ್ತು. ಒಂದು ಜಪಾನ್ ಗೆ ಆ ಬಂಗಾರವನ್ನು ಆಮದು ಮಾಡುವಂತಹ ಹಣ ಉಳಿಯಿತು ಎರಡ್ನೇದು ಅಂತಂದ್ರೆ ಅವರಿಗೆ ಪರಿಸರ ಕೂಡ ಅಲ್ಲಿ ತ್ಯಾಜ್ಯ ವಸ್ತುಗಳು ಕಡಿಮೆ ಆದ್ವು ಪರಿಸರ ಸ್ವಚ್ಛ ಆಯ್ತು ಈ ರೀತಿಯಾಗಿ. ಈ ರೀತಿ ಎಲ್ಲಾ ನೋಡುವಾಗ ನಾವು ಅವ~ ಪರಿಸರವನ್ನು ರಕ್ಷಣೆ ಮಾಡುವವರಿಗೆ ಸೂಕ್ತವಾದಂತಹ ಪ್ರೋತ್ಸಾಹ ನಿಡ್ತಾ ಇಲ್ವಂತದು ಗೊತ್ತಾಗ್ತದೆ ಈವಾಗ ಒಂದು ಉದಾಹರಣೆಗೆ ಹೇಳುದಾದ್ರೆ. Times ಸಂಸ್ಥೆಯು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ವಿಶ್ವದ ವ್ಯಕ್ತಿ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೊಡ್ತ ಇತ್ತು ಆ ಪ್ರಶಸ್ತಿಯಲ್ಲಿ ಒಬ್ರೂ ಗೆದ್ದಿದ್ರು ಅವರು ಪರಿಸರದ ಬ~. ಉಳಿಸುವ ಬಗ್ಗೆ ಒಂದು ಉತ್ತಮವಾದ ಭಾಷಣ ನೀಡಿದ್ರು ಅದು ಸಾವಿರಾರು ಜನರಲ್ಲಿ ಸ್ಪೂರ್ತಿ ನೀಡ್ತು ಅನ್ನುವಂತಹ ಕಾರಣಕೋಸ್ಕರ ಅವರಿಗೆ ಆ ಪ್ರಶಸ್ತಿಯನ್ನು ನೀಡಿದ್ರು ಆದ್ರೆ ಅದೇ ಪ್ರಶಸ್ತಿಯಲ್ಲಿ. Final ವಿಭಾಗದಲ್ಲಿ ಇನ್ನೊಬ್ರು ವ್ಯಕ್ತಿ ಇದ್ರು ಅವರು ಒಬ್ಬ ವಿಜ್ನಾನಿ ಆಗಿದ್ರು ಅವರು ಏನು ಯಾವ ಇದಕ್ಕೋಸ್ಕರ ವಿಭಾಗದಲ್ಲಿ ಬಂದಿದ್ರು ಅಂತಂದ್ರೆ ತಮ್ಮ ಸಂಶೋದನೆ ಅಂದ್ರೆ ಒಂದು. ಬ್ಯಾಕ್ಟೀರಿಯಾವನ್ನು ಅವರು ಸಂಶೋದಿಸಿದ್ರು ಆ ಬ್ಯಾಕ್ಟೀರಿಯಾ ಪ್ಲಾಸ್ಟಿಕನ್ನು ಪ್ರೊಟೀನ್ ಆಗಿ ಬದಲಾವಣೆ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿತ್ತು ಈ ರೀತಿ ಪ್ರೊಟೀನ್ ಆಗಿ ಬದಲಾದಂತಹ ಪ್ಲಾಸ್ಟಿಕ್ ಆಮೇಲೆ ಮಣ್ಣಿನಲ್ಲೂ. ಕೂಡಾ ಕರಗಿ ಹೋಗುವಂತಹ ಒಂದು ಕರಗಿ ಹೋಗ್ಬೋದಿತ್ತು ಈ ಇಂತಹ ನಾವು ಸಂಶೋದನೆಗಳಿಗೆ ಬೆಂಬಲವನ್ನು ನೀಡಿದ್ರೆ ಮತ್ತಷ್ಟು ಸಂಶೋದಕರು ಬರ್ತಾರೆ ಪರಿಸರವನ್ನು ಉಳಿಸುವಂತಹ ಕೆಲಸಕ್ಕೆ ಕೈ ಹಾಕ್ತಾರೆ. ಈ ಮೂಲಕ ನಾನ್ ಹೇಳೋದ್ ಎಂತಂದ್ರೆ ಈ ಆ ವರ್ಷ ಆ ವಿಜ್ಞಾನಿಗೆ ಏನಾದ್ರು ಈ ಬಹುಮಾನ ಸಿಕ್ಕಿದಿದ್ರೆ ಅವರು ಒಂದಷ್ಟು ಯುವ ಜನರಿಗೆ ಸ್ಪೂರ್ತಿ ಆಗ್ತಿದ್ರು ಪರಿಸರವನ್ನು ಇನ್ನಷ್ಟು ರೀತಿಯಲ್ಲಿ. ಉತ್ತಮಗೋಳಿಸುವುದಕ್ಕೆ ಕಾರಣವಾಗ್ತಿತ್ತೋ ಏನೋ ಅನ್ನುವಂತದು ನನ್ನ ಮನವಿ.

ಎಲ್ಲಿದ್ಯಾ ಚೈತ್ರ ಎಲ್ಲಿದ್ಯಾ? ನಾನು college campus ನಲ್ಲೇ ಇದ್ದೀನಿ ಸಾಯಿನಾಥ್ ಏನ್ ಮಾಡಾಕತ್ತಿ? ಬೇರೆ ಏನಿಲ್ಲಾ ಚೈತ್ರ ಅದೇ rehearsals ನಡೀತಿದ್ದವಲ್ಲ ನೋಡ್ಕೊಂತ ಇದ್ದೀನಿ.

ಇವಾ~ ಇವ~ ಇವಾಗೆ ಒಬ್ಳ್ select ಆದ್ಲು.

ನೋಡ್ಬೇಕು next ಏನಾಗ್ತದೆ.

ನಾನು dance ಮಾಡ್ಬೇಕಂದ್ಕೊಂಡಿದ್ದೀನಿ fun~ function ನಲ್ಲಿ. ಹಾ ಯಾವ್ song ಗೆ? ಎಲ್ಲ remix ಹಾಡ್ಗಳು. ಹ್ಮ್, ಪುನೀತ್ ರಾಜ್ಕುಮಾರನ ಯಾವುದಾದ್ರೊನ್ದು song ಆ ಹಾಡ್ ಮಾಡಣ ಹಾಕೋ ಬಾ ಚೈತ್ರ. ಹಾ ಹೌದು ಅವ್ರುದು ನಮ್ ಅಭಿಮಾನಿ. Power ದೊಡ್ಮನೆ ಹುಡುಗ ಅದಾನ, ಜೇಮ್ಸ್ ಅದಾನ. ಹಾ, ಹಾಕೋಂಡಿವಿ ಅವುರ್ದ್ ಕೂಡ ಕರ್ನಾಟಕ ರತ್ನ. ಹಾ ಎದುಕಂದ್ರೆ recent ಆಗಿ ಆಗ್ಬಿಡ್ತಲ್ಲ unexpected ಸ್ವಲ್ಪ ಆ ಆ ಹಾಡಿಗ್ ಹಾಡಿದ್ರೆ ಇನ್ನಾ ಚೆನ್ನಾಗಿರ್ತೈತೆ. ಹಾ ಸ್ವಲ್ಪ ನೆ~ ನೆನ್ಪ್ ಕಮ್ಮಿ ಮಾಡ್ಬೇಕು ಎಲ್ಲಾರ್ಗು. ಏಕಂದ್ರೆ ತುಂಬಾ ಒಳ್ಳೇ ವ್ಯಕ್ತಿ ಅಲ್ವಾ.

ಅದಿಕ್ಕೇ ಪುನೀತ್ ರಾಜಕುಮಾರ್ದು songs ಮತ್ತೇ ರಾಜಕುಮಾರ್ songs ಯಾವ್ದು ಹಳೇವು.

ಅವೆಲ್ಲಾ ಸ್ವಲ್ಪ ಹಂಗೇ ಏನ್ ಮಾಡ್ಬೇಕಂದ್ರೆ ಅಲ್ಲೆಲ್ಲಲ್ಲೇ remix ಮಾಡಿ ಹಂಗೆ ಹಾಡ್ಮಾಡ್ಕೊಂಡ್ ಹೆಂಗಾರ ಚೆನ್ನಾಗಾಗುತ್ತೆ.

Full ಹೇಂಗಾದ್ರು flashmob ಮಾಡ್ತಾರಲ್ಲಾ.

ಹಾ, ಚೆನ್ನಾಗಿರ್ತೈತೆ ನೋಡವ್ರ್ಗು ಚೆನ್ನಾಗಿರ್ತೈತೆ ನಮೀಗೂ ಒಳ್ಳೇ ಚೆನ್ನಾಗ್ me~ memory ಆಗುತ್ತೆ, ಒಂದೊಳ್ಳೆ ಆಗ್ತೈತೆ. ಹ ಇಲ್ಲ ಇನ್ನ ಮಾಡ್ಬೇಕು, ನಿಮ್ದು? ಇನ್ನ ಇಲ್ಲ ಚೈತ್ರ ಮಾಡ್ಬೇಕು ಈಗ ಮುಗಿಸ್ಕೊಂಡು progra~ ಏನಂತ ಹೇಳಿ ಕಾರ್ಯಕ್ರಮ ಮುಗಿಸ್ಕೊಂಡು.